ಟೇಬಲ್ಸ್ ಮತ್ತು ಆಕೃತಿಗಳ ವಿಷಯದ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನ ಉದ್ದೇಶ್ಯಗಳು ಎರಡು
ಮೊದಲನೆಯದು ಟ್ಯಾಬ್ಯುಲರ್ ಪರಿವೇಶವನ್ನು ಉಪಯೋಗಿಸಿ ಟೇಬಲ್ಸ್ ಅನ್ನು ಹೇಗೆ ತಯಾರಿಸಬಹುದು ಅನ್ನುವ ವಿವರಣೆ ಎರಡನೆಯದು ಟೇಬಲ್ ಪರಿವೇಶವನ್ನು ಬಳಸಿ ಟೇಬಲ್ಸ್ ಅನ್ನು ಲೇಟೆಕ್ ಡಾಕ್ಯುಮೆಂಟ್ -ನಲ್ಲಿ ಹೇಗೆ ಸೇರಿಸುವುದು ಎನ್ನುವ ವಿವರಣೆ
ಆಕೃತಿಗಳನ್ನು ಸೇರಿಸುವುದಕ್ಕೂ ಇದೇ ರೀತಿಯ ತಂತ್ರವನ್ನು ಬಳಸಬಹುದು
ಶೀರ್ಷಕಪುಟ ಟೈಟಲ್ ಪೇಜ್ ವನ್ನು ಹೇಗೆ ನಿರ್ಮಿಸಬೇಕು ಎಂದು ನಾವು ನೋಡಿದ್ದೇವೆ ಇದು ಸಮೀಕರಣ ಟ್ಯುಟೋರಿಯಲ್ ನಲ್ಲಿ ವಿವರಿಸಿದ ಹಾಗೆ ಶೀರ್ಷಕ ಲೇಖಕರ ಬಗ್ಗೆ ಮಾಹಿತಿ ಕ್ರಿಯೇಟಿವ್ ಕಾಮನ್ಸ್ ಮತ್ತು ಕಾಪಿರೈಟ್ ನ ಬಗೆಗಿನ ಮಾಹಿತಿಯನ್ನು ಒಳಗೊಂಡಿದೆ
ಈ ಕಮಾಂಡಿನಿಂದ ನಿರ್ಮಿಸಿದ ಇವತ್ತಿನ ತಾರೀಖು ಕೊನೆಯ ಕಾಲಂನಲ್ಲಿ ಕಾಣಿಸುತ್ತಿದೆ
ಎರಡನೆಯ ಪುಟಕ್ಕೆ ಹೋಗೋಣ
ಈಗ ನಾನು ನಿಮಗೆ ಈ ಟೇಬಲ್ ಅನ್ನು ಹೇಗೆ ನಿರ್ಮಿಸಬೇಕೆಂದು ಕ್ರಮವಾಗಿ ವಿವರಿಸುತ್ತೇನೆ
ಒಂದು ಖಾಲಿ ಸ್ಲೇಟಿನಿಂದ ಆರಂಭಿಸೋಣ
ನಾನು ಈ ಕಮಾಂಡ್ ಅನ್ನು ಡಿಲೀಟ್ ಮಾಡುತ್ತೇನೆ
ನಾನು ಇದನ್ನು ಸಂಕಲನ ಮಾಡಿ ಹೊಸ ಸ್ಲೇಟಿನಿಂದ ಆರಂಭಿಸುತ್ತೇನೆ
ಬೆಗಿನ್ ಟ್ಯಾಬ್ಯುಲರ್ ಮತ್ತು ಎಂಡ್ ಟ್ಯಾಬ್ಯುಲರ್ ಕಮಾಂಡ್ ಗಳನ್ನು ಬಳಸಿ ಟ್ಯಾಬ್ಯುಲರ್ ಪರಿವೇಶವನ್ನು ನಿರ್ಮಿಸಲಾಗಿದೆ
ಇದನ್ನು ಇಲ್ಲಿ ಮಾಡುತ್ತೇನೆ

ಬಿಗಿನ್ ಟ್ಯಾಬ್ಯುಲರ್ ನ ಪಕ್ಕದಲ್ಲಿರುವ bracesನ ಒಳಗಿರುವ r r ಎಂಬ ಅಕ್ಷರಗಳು ಎರಡು ಕಾಲಂಗಳನ್ನು ಹಾಗೂ ಅವು ಬಲಭಾಗದಲ್ಲಿರುವುದನ್ನು ಸೂಚಿಸುತ್ತವೆ
ಮೊದಲನೆಯ ಸಾಲಿನಲ್ಲಿ ಮಾಂಗೋ ಮತ್ತು ಮಿಕ್ಸ್ಡ್ ಎಂದು ಎಂಟ್ರಿ ಮಾಡಲಾಗಿದೆ
ಎರಡು ರಿವರ್ಸ್ ಸ್ಲ್ಯಾಷ್ ಗಳು ಮುಂದಿನ ಸಾಲನ್ನು ಸೂಚಿಸುತ್ತವೆ
ನಾನು ಮುಂದಿನ ಸಾಲನ್ನು ಬರೆಯುತ್ತೇನೆ
ಜ್ಯಾಕ್ಫ್ರೂಟ್ ಕೊಳ್ಳಿ ಹಿಲ್ಸ್ ಬಾಣನ
ಗ್ರೀನ್
ಈ ಟ್ಯಾಬ್ಯುಲರ್ ಪರಿವೇಶವನ್ನು ಮುಗಿಸುತ್ತಿದ್ದೇನೆ
ಸಂಕಲನ ಮಾಡುತ್ತೇನೆ
ಮತ್ತು ಇದು ಇಲ್ಲಿ ಕಾಣಿಸುತ್ತಿದೆ
ನಮಗೆ 3 ಬೈ 2 ಟೇಬಲ್ ಸಿಗುತ್ತದೆ
ಅಲ್ಲಿ 3 ಸಾಲುಗಳು ಮತ್ತು ಎರಡು ಕಾಲಂಗಳಿವೆ
r r ಅಕ್ಷರಗಳಿಂದ ಸೂಚಿಸಿದ ಹಾಗೆ ಎರಡು ಕಾಲಂಗಳು ಬಲಭಾಗದಲ್ಲಿವೆ
ರೈಟ್ ಅಲೈನ್ ಆಗಿವೆ ಎರಡು ಕಾಲಂಗಳನ್ನು ಬೇರ್ಪಡಿಸುವುದಕ್ಕೆ ನಾವು ಕಾಲಂ ಅಲೈನ್ ಮೆಂಟ್ ಅಕ್ಷರಗಳ ಮಧ್ಯದಲ್ಲಿ ಒಂದು ವರ್ಟಿಕಲ್ ಲೈನನ್ನು ಪರಿಚಯಿಸುತ್ತಿದ್ದೇವೆ
ಹಾಗಾಗಿ ನಾನು ಇಲ್ಲಿ ವರ್ಟಿಕಲ್ ಲೈನನ್ನು ಬರೆಯುತ್ತೇನೆ
ಸೇವ್ ಮಾಡೋಣ
ಸಂಕಲನ ಮಾಡೋಣ
ನೋಡಿ ಒಂದು ವರ್ಟಿಕಲ್ ಲೈನ್ ಬಂದಿದೆ
ಕೊನೆಯಲ್ಲಿಯೂ ನಿಮಗೆ ವರ್ಟಿಕಲ್ ಕಾಲಂಗಳು ಬೇಕೆನಿಸಿದರೆ ಅದನ್ನು ಇಲ್ಲಿ ಸರಿಯಾದ ಜಾಗದಲ್ಲಿ ದಾಖಲಿಸಿ
ಈಗ ನಾನು ಇವೆಲ್ಲವನ್ನೂ ಇಲ್ಲಿ ಇಡುತ್ತೇನೆ ಸೇವ್ ಮಾಡುತ್ತೇನೆ ಮತ್ತು ಸಂಕಲನ ಮಾಡುತ್ತೇನೆ
ಹಾಗಾಗಿ ಇವೆಲ್ಲವೂ ಇಲ್ಲಿ ಬಂದಿವೆ
ವಾಸ್ತವಿಕವಾಗಿ ನಾವು ಇಲ್ಲಿ ಇನ್ನಷ್ಟು ವರ್ಟಿಕಲ್ ಲೈನ್ ಗಳನ್ನು ಎಳೆಯಬಹುದು
ನಾನು ಇನ್ನೂ ಒಂದು ವರ್ಟಿಕಲ್ ಲೈನನನ್ನು ಆರಂಭದಲ್ಲಿ ಎಳೆಯುತ್ತೇನೆಬರೆಯುತ್ತೇನೆ ನೀವು ಎಲ್ಲಿರುವಿರೋ ಅಲ್ಲಿ ಎರಡನೆಯ ಲೈನ್ ಬಂದಿದೆ
ನೋಡಿ ಅಲ್ಲಿ ಎರಡು ವರ್ಟಿಕಲ್ ಲೈನ್ಸ್ ಇವೆ
ಈಗ ನಾವು ಬೇರೆ ಬೇರೆ ರೀತಿಯ ಅಲಿಗ್ನ್ಮೆಂಟ್ ಮಾಡಲು ಪ್ರಯತ್ನಿಸೋಣ
ಎರಡನೆಯ ಕಾಲಂ ಅನ್ನು ಸೆಂಟರ್ ಅಲಿಗ್ನ್ ಮಾಡಲು ಇಲ್ಲಿ c ಎಂದು ಬರೆಯೋಣ
ಈಗ ಇದು ಸೆಂಟರ್ ಅಲೈನ್ ಆಗಿದೆ
ಈಗ ಮೊದಲನೆಯ ಕಾಲಂ ಅನ್ನು ಲೆಫ್ಟ್ ಅಲೈನ್ ಮಾಡೋಣ
ಈಗ ರೈಟ್ ಅಲೈನ್ ಇರುವ ಇವೆಲ್ಲವನ್ನೂ ಲೆಫ್ಟ್ ಅಲೈನ್ ಮಾಡೋಣ
ಲ್ ಸೇವ್ ಮಾಡೋಣ ಸಂಕಲನ ಮಾಡೋಣ
ಈಗ ಇದು ಲೆಫ್ಟ್ ಅಲೈನ್ ಆಯಿತು
ಈಗ ನಾವು ರೋವ್ಸ್ ಗಳನ್ನು ಹಾರಿಜೊಂಟಲ್ ಲೈನ್ ಗಳಿಂದ ಬೇರೆ ಮಾಡೋಣ
ಇಲ್ಲಿ ಒಂದು h ಲೈನ್ ಹಾಕೋಣ
ನಾವು ಹೀಗೆ ಮಾಡಿದಾಗ ಏನಾಗುತ್ತದೆಂದು ನೋಡೋಣ
ಇದು ಟಾಪ್ಲೈನ್ ಹಾಕುತ್ತದೆ
ನಾನು ಇಲ್ಲಿ ಇನ್ನೊಂದು h ಲೈನ್ ಹಾಕಿದರೆ ನೋಡಿ ಇನ್ನೊಂದು ಲೈನ್ ಬಂದಿದೆ
ನಾನು ಇದನ್ನು ಪೂರ್ಣಗೊಳಿಸುತ್ತೇನೆ
h ಲೈನ್ ಹಾಕುತ್ತೇನೆ
ಇಲ್ಲಿ ನಾನು ಎರಡು ರಿವರ್ಸ್ ಸ್ಲ್ಯಾಷ್ ಗಳೊಂದಿಗಿರುವ ಬ್ರೇಕ್ ಲೈನ್ ಅನ್ನು ಮತ್ತು h ಲೈನ್ ಅನ್ನು ಬರೆಯಬೇಕು
ವಾಕ್ಯದ ಆರಂಭದಿಂದ h ಲೈನ್ ಆರಂಭವಾಗುತ್ತದೆ
ಈಗ ನಾನು ಹಾರಿಜೊಂಟಲ್ ಲೈನ್ ಗಳನ್ನು ಪೂರ್ಣಗೊಳಿಸಿದ್ದೇನೆ
ಈಗ ನಾವು 3 ಕಾಲಂಗಳನ್ನು ಹಾಗೂ 1 ರೋವ್ ಸೇರಿಸೋಣ
ಈಗ ನಾನೇನು ಮಾಡುತ್ತೇನೆಂದರೆ ನಾನು ಇಲ್ಲಿಗೆ ಬಂದು C ಸಿಎ ರ್
ನಾನು ಮೂರು ಕಾಲಂಗಳನ್ನು ಸೇರಿಸಿದ್ದೇನೆ
ಅದರಲ್ಲಿ ಮೊದಲನೆಯ ಎರಡು ಕಾಲಂಗಳು ಸೆಂಟರ್ ಅಲಿಗ್ನ್ ಆಗಿವೆ
ಮತ್ತು ಮೂರನೆಯದು ರೈಟ್ ಅಲಿಗ್ನ್ ಆಗಿದೆ
ಅದಾದ ಮೇಲೆ ಇಲ್ಲಿ ನಾನು ಹೇಳಬಯಸುತ್ತೇನೆ ಫ್ರೂಟ್ ಟೈಪ್ ನೋ
ಒಎಫ್ ಯುನಿಟ್ಸ್
ಕೋಸ್ಟ್ ಪರ್ ಯುನಿಟ್ ಕೋಸ್ಟ್ ರೂಪೀಸ್ h ಲೈನ್
ಮಿಕ್ಸ್ಡ್ 75 ರುಪೀಸ್ 1500 ರುಪೀಸ್ ಜ್ಯಾಕ್ಫ್ರೂಟ್ ಟೆನ್ ಒಎಫ್ ಥೆಮ್
ಬಾಣನ ಗ್ರೀನ್
10 ಡಜನ್ ಒಂದು ಡಜನ್ ಗೆ 20 ರೂಪಾಯಿಗಳು ಮತ್ತು ಒಟ್ಟು 200 ರೂಪಾಯಿಗಳು
ಈಗ ನೋಡೋಣ ಇದನ್ನು ಸಂಕಲನ ಮಾಡುವುದಕ್ಕೆ ಸಾಧ್ಯವೇ ಎಂದು
ಇದು ಒಂದು ಟೇಬಲ್ ಅನ್ನು ನಿರ್ಮಿಸಿದೆ
ರೈಟ್ ಅಲೈನ್ ಮೆಂಟ್ ನ ಅವಶ್ಯಕತೆಯನ್ನು ಗಮನಿಸಿ
ಇದರಿಂದಲೇ ಈ ಸಂಖ್ಯೆಗಳನ್ನು ನಾವು ಸೇರಿಸಬಹುದು
ಕಾಲಂ ಅನ್ನು ಎರಡಾಗಿ ವಿಂಗಡಿಸಬೇಕು ಎಂದುಕೊಳ್ಳೋಣ
ಉದಾಹರಣೆಗೆ ಇಲ್ಲಿಈ ಎರಡು ಕಾಲಂಗಳಲ್ಲಿ ಫ್ರುಟ್ ವಿವರಣೆ ಇದೆ ಮತ್ತು ಮೂರು ಕಾಲಂಗಳಲ್ಲಿ ಕಾಸ್ಟ್ ಕ್ಯಾಲ್ಕುಲೇಷನ್ ಗಳಿವೆ
multi ಕಾಲಮ್ನ ಕಮಾಂಡ್ ನ ಸಹಾಯದಿಂದ ಈ ಕೆಲಸವನ್ನು ಮಾಡಲಾಯಿತು
ಇದನ್ನು ಹೀಗೆ ಮಾಡುತ್ತೇನೆ
ಮಲ್ಟಿ ಕಾಲಮ್ನ
ಟೇಕ್ 2 ಸೆಂಟರ್ ಅಲಿಗ್ನ್ಡ್ ಫ್ರೂಟ್ ಡಿಟೇಲ್ಸ್ ಮೊದಲನೆಯ ಎರಡು ಪೂರ್ಣವಾದ ನಂತರ ನಾನು ಮುಂದಿನ ಕಾಲಂ ಅನ್ನು ಸೂಚಿಸಲು ಒಂದು tab ಹಾಕುತ್ತೇನೆ
ಮುಂದಿನ ಲೈನ್ ಗೆ ಹೋಗಿ
ಮಲ್ಟಿ ಕಾಲಮ್ನ ಥ್ರೀ ಸೆಂಟರ್ ಅಲಿಗ್ನ್ಡ್
ಬ್ರೇಸಸ್ ಒಳಗೆ ಕೋಸ್ಟ್ - ಕೋಸ್ಟ್ ಕ್ಯಾಲ್ಕುಲೇಷನ್ಸ್ ಸ್ಲ್ಯಾಷ್ h ಲೈನ್
ಪರಿಣಾಮವನ್ನು ನೋಡಿ
ಮೊದಲೆರಡರಲ್ಲಿ ಟೈಟಲ್ ಫ್ರೂಟ್ ಡೀಟೈಲ್ಸ್ ಇವೆ ಮುಂದಿನ ಮೂರರಲ್ಲಿ ಟೈಟಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಗಳಿವೆ
ಇಲ್ಲಿ ವರ್ಟಿಕಲ್ ಲೈನ್ಸ್ ಇಲ್ಲ
ಏಕೆಂದರೆ latex ಗೆ ನಾನು ಆ ಸೂಚನೆ ನೀಡಲಿಲ್ಲ
ಈಗ ಅದನ್ನು ಮಾಡೋಣ
ಇಲ್ಲಿ ನನಗೆ ಎರಡು ವರ್ಟಿಕಲ್ ಲೈನ್ ಬೇಕು
ಇಲ್ಲಿ ನನಗೆ ಒಂದು ವರ್ಟಿಕಲ್ ಲೈನ್ ಬೇಕು
ಈಗಾಗಲೇ ಇಲ್ಲಿ ಒಂದು ಲೈನ್ ಇದೆ
ಆದ್ದರಿಂದ ಇಲ್ಲಿ ಇದನ್ನು ಹಾಕುತ್ತೇನೆ
ಏನಾಗುತ್ತದೆಂದು ನೋಡಿ
ಈಗ ವರ್ಟಿಕಲ್ ಲೈನ್ ಗಳು ಕೂಡ ಬಂದಿವೆ
ಏಕೆಂದರೆ ಈ 2 ಮತ್ತು 3 ಸಿಂಗಲ್ ಕ್ಯಾರೆಕ್ಟರ್ ಆರ್ಗ್ಯುಮೆಂಟ್ ಗಳಾದ್ದರಿಂದ ಇವುಗಳನ್ನು ಬ್ರೇಸಸ್ ಇಲ್ಲದೆಯೇ ಬರೆಯಬಹುದು
ಸರಿ ಇದುವೇ ಕೆಲಸ ಮಾಡುತ್ತದೆ
ಕೆಲವು ಬಾರಿ ಕೆಲವು ಕಾಲಂಗಳ ಮಧ್ಯದಲ್ಲಿ ಹಾರಿಜಾಂಟಲ್ ಲೈನ್ ಗಳನ್ನು ಹಾಕಬೇಕಾಗುತ್ತದೆ
ಆದ್ದರಿಂದ ನಾವಿದನ್ನು ಹೀಗೆ ಹೇಳುತ್ತೇವೆ
ಈ ಮಾಂಗೋ ಅನ್ನು ಬೇರೆ ಮಾಡುತ್ತೇನೆ
ಮಿಕ್ಸ್ಡ್ ಬದಲಾಗಿ ಮಾಲ್ಗೋಆ ಎನ್ನುತ್ತೇನೆ
ಆಮೇಲೆ 18 ಕಿಲೋಗ್ರಾಮ್
50 ಕಿಲೋಗ್ರಾಮ್
ಇದನ್ನು ಡಿಲೀಟ್ ಮಾಡುತ್ತೇನೆ
ಮತ್ತು ಇಲ್ಲಿ ನಾನು ಅಲ್ಫಾನ್ಸೊ ಎನ್ನುತ್ತೇನೆ
2 ಡಜನ್
300 ರೂಪಾಯಿ ಒಂಡು ಡಜನ್ ಗೆ ಒಟ್ಟು 1500
ಇದನ್ನು ಸೇವ್ ಮಾಡಿದಾಗ ಏನಾಗುತ್ತದೆಂದು ನೋಡೋಣ
ಸಂಕಲನ ಮಾಡೋಣ
ನನಗೆ ಇದು ಸಿಕ್ಕಿದೆ
ಏನಾಗಿದೆಯೆಂದರೆ ಈ ಲೈನ್ ಇಲ್ಲಿಗೆ ಬಂದಿದೆ ಮತ್ತು ಇದು ಹಾಗೂ ಇದು ನನಗೆ ಬೇಡ
ಇದನ್ನು ಸರಿಮಾಡಲು ಹಾರಿಜಾಂಟಲ್ ಲೈನ್ ಬದಲಾಗಿ ನನಗೆ 2ನೇ ಕಾಲಂ ಮತ್ತು 4ನೇ ಕಾಲಂ ಮಧ್ಯೆ c ಲೈನ್ ಬೇಕು

ಹಾಗಾಗಿ ನಾನು ಇದನ್ನು ಇಲ್ಲಿ ಮಾಡಬೇಕಿತ್ತು
ಮತ್ತೆ ಅದನ್ನು ಇಲ್ಲಿ ವಾಪಸ್ ಇಡುತ್ತೇನೆ
ಇಲ್ಲಿ h ಲೈನ್
c ಲೈನ್ 2 ರಿಂದ 4
ಆಗಲಿ ಈಗ 2ಮತ್ತು 4 ಕಾಲಂಗಳ ಮಧ್ಯ ಒಂದು ಲೈನ್ ಇದೆ
ಹಾಗಾಗಿ ಈ ಮಧ್ಯದ ಲೈನ್ ಮ್ಯಾಂಗೋಗಳನ್ನು ಭಾರತದ ಎರಡು ಪ್ರಸಿದ್ಧ ಮ್ಯಾಂಗೋಗಳಾಗಿ ವಿಂಗಡಿಸಿದೆ
ಈ ಟೇಬಲ್ ಅನ್ನು ಕೊನೆಯ ರೋವ್ ನೊಂದಿಗೆ ಸೇರಿಸಿ ಈ ಉದಾಹರಣೆಯನ್ನು ಮುಗಿಸುವೆ
ಹೀಗೆ ಸಂಕಲನ ಮಾಡುತ್ತೇನೆ
multi ಕಾಲಮ್ನ 4 2 ವರ್ಟಿಕಲ್ ಲೈನ್ ಗಳು ರೈಟ್ ಅಲೈನ್ಡ್
ವರ್ಟಿಕಲ್ ಸಪರೇಟರ್ ಟೋಟಲ್ ಕೋಸ್ಟ್ ರ್ಸ್ ಇದನ್ನು ಕ್ಲೋಸ್ ಮಾಡಿ
ಮುಂದಿನ tab
h ಲೈನ್
ನೀವಿಲ್ಲಿದ್ದೀರಿ
ಈ ಟ್ಯುಟೋರಿಯಲ್ ನ ಆರಂಭದಲ್ಲಿ ನಾವು ಪ್ರಾರಂಭಿಸಿದ ಟೇಬಲ್ ಇದು
ಟ್ಯಾಬ್ಯುಲರ್ ಪರಿವೇಶದಿಂದ ನಾವು ತಯಾರಿಸಿದ ಟೇಬಲ್ ಗಳಿಂದ ಹೇಗೆ ಕೆಲಸ ಮಾಡಬೇಕು
ಟ್ಯಾಬ್ಯುಲಾರ್ ಪರಿವೇಶದಿಂದ ತಯಾರಿಸಿದ ಟೇಬಲ್ ಅನ್ನು ಲಾಟೆಕ್ಸ್ ಒಂದು ಪದಾರ್ಥವೆಂದು ತಿಳಿಯುತ್ತದೆ
ಉದಾಹರಣೆಗೆ ನೀವು ಥಿಸ್ ಇಸ್ ಅನ್ ಎಕ್ಸಾಂಪಲ್ ಥಿಸ್ ಇಸ್ ಅನ್ ಎಕ್ಸಾಂಪಲ್ ಟೇಬಲ್
ಈ ಟೇಬಲ್ ಇವೆರಡರ ಮಧ್ಯೆ ಸಿಕ್ಕಿಹಾಕಿಕೊಳ್ಳುತ್ತದೆ
ಎಕ್ಸಾಂಪಲ್ table ಗೆ ಇದು ಉದಾಹರಣೆ
ಈ ಟೇಬಲ್ ರನ್ನಿಂಗ್ ಸೆಂಟೆನ್ಸ್ ನ ಮಧ್ಯದಲ್ಲಿದೆ
ಸೆಂಟರ್ ಪರಿವೇಶದ ಮುಖಾಂತರ ಟೇಬಲ್ ಗಳನ್ನು ಸೇರಿಸಬಹುದು
ಇನ್ನೂ ಒಂದು ಸಾಮಾನ್ಯರೂಪದಿಂದ ಟೇಬಲ್ ಪರಿವೇಶದಲ್ಲಿ ಇದನ್ನು ಸೇರಿಸಬಹುದು
ಈಗ ನಾವು ತೋರಿಸುತ್ತೇವೆ
ಬೆಗಿನ್ ಟೇಬಲ್ ಕ್ಲೋಸ್ ಮಾಡಿ
ಈಗ ಏನಾಗುತ್ತದೆಂದರೆ ಥಿಸ್ ಇಸ್ ಅನ್ ಎಕ್ಸಾಂಪಲ್ ಟೇಬಲ್
ಈ ವಾಕ್ಯವು ಬೇರೆಯಾಗಿ ಬರುತ್ತದೆ ಮತ್ತು ಯಾವುದು ಬೆಗಿನ್ ಮತ್ತು ಎಂಡ್ ಟೇಬಲ್ ಗಳ ಮಧ್ಯದಲ್ಲಿ ಕಾಣಿಸುವುದೋ ಅದು ಬೇರೆಯೇ ಟೇಬಲ್ ಆಗಿ ಸ್ಥಾಪಿತವಾಗುತ್ತವೆ
ಅಥವಾ ಟೇಬಲ್ ಟೆಕ್ಸ್ಟ್ ನ ಮಧ್ಯದಲ್ಲಿ ಇದ್ದರೂ ಕೂಡ ಅದನ್ನು ಬೇರೆಯಾಗಿ ಇಡಲಾಗಿದೆ
ಇದು ಸೆಂಟರ್ ಆಗಿಲ್ಲ
ನಾನೇನು ಮಾಡಬಹುದೆಂದರೆ ಸೆಂಟರಿಂಗ್ ಎಂಬ ಕಮಾಂಡ್ ಕೊಡಬಹುದು
ಇದನ್ನು ಡಾಕ್ಯುಮೆಂಟ್ ನ ಮಧ್ಯದಲ್ಲಿ ಇಡುವುದಕ್ಕಾಗಿ
ಈಗ ಒಂದು ಕ್ಯಾಪಶನ್ ತಯಾರಿಸೋಣ
ಟೇಬಲ್ ಗೆ ಮೊದಲು ಟೇಬಲ್ ಕ್ಯಾಪ್ಷನ್ ಇಡಬೇಕು
ನಾನು ಇಲ್ಲೊಂದು ಕ್ಯಾಪಶನ್ ಇಡುತ್ತೇನೆ
caption ಕೋಸ್ಟ್ ಒಎಫ್ ಫ್ರೂಟ್ಸ್ ಇನ್ ಇಂಡಿಯಾ
ಕ್ಯಾಪಶನ್ ಬಂದಿದೆ
ಇದು ಬಹಳ ಹತ್ತಿರದಲ್ಲಿದೆ ಒಂದು ಸಣ್ಣ ಸ್ಪೇಸ್ ಕೊಡುತ್ತೇನೆ
ವಿಎಸ್ಪೇಸ್ ಕಮಾಂಡ್ 1ಎಕ್ಸ್ ಮುಖಾಂತರ ಇದನ್ನು ಮಾಡುತ್ತೇನೆ
x ಕ್ಯಾರೆಕ್ಟರ್ ಗೆ ಸಮನಾಗಿ ಇರುವ ಸ್ಪೇಸ್ ಇದು
ಈ ವರ್ಟಿಕಲ್ space ಅನ್ನು ಬಿಟ್ಟಿದ್ದೇನೆ
ಈಗ ಸರಿಯಾಗಿ ಕಾಣುತ್ತಿದೆ
ಸಹಜವಾಗಿ ಲೇಟೆಕ್ ಟೇಬಲ್ ಗಳನ್ನು ಪುಟದ ಆರಂಭದಲ್ಲಿ ಇಡುತ್ತದೆ
ಈ ಪ್ಲೇಸ್ ಮೆಂಟ್ ಸಹಜವಾಗಿಯೇ ಆಗಿದೆ
ಈ ಟೇಬಲ್ ಮುಂದೆ ಸಿಗುವ ಸ್ಲಾಟ್ ಗೆ ಫ್ಲೋಟ್ ಆಗಿದೆ
ಇದನ್ನು ವಿವರಿಸಲು ಕೆಳಭಾಗದಲ್ಲಿರುವ ಸ್ವಲ್ಪ ಟೆಕ್ಸ್ಟ್ ಅನ್ನು ಕಾಪಿ ಮತ್ತು ಪಾಸ್ಟೆ ಮಾಡುತ್ತೇನೆ
ಇದನ್ನು ಡಿಲೀಟ್ ಮಾಡುತ್ತೇನೆ
ಇದನ್ನು ಡಿಲೀಟ್ ಮಾಡುತ್ತೇನೆ ಆಗಲಿ
ಇಲ್ಲಿ ಹಣ್ಣುಗಳ ಬಗೆಗೆ ಕೆಲವು ವಿವರಣೆ ಇದೆ
ಇದರ ಮೇಲ್ಭಾಗಕ್ಕೆ ಹೋಗೋಣ
ಇಲ್ಲಿ ಪಾಸ್ಟೆ ಮಾಡೋಣ
ಸಂಕಲನ ಮಾಡೋಣ
ಮೊದಲಿನ ಹಾಗೆ ಟೇಬಲ್ ಈ ಪುಟದ ಮೇಲ್ಭಾಗಕ್ಕೆ ಬಂತು
ಇನ್ನೊಂದಿಷ್ಟು ಟೆಕ್ಸ್ಟ್ ಅನ್ನು ನಾನು ಇಲ್ಲಿ ಹಾಕುತ್ತೇನೆ
4 ಕಾಪೀಸ್
ಈಗ ಏನಾಯಿತೆಂದರೆ ಈ ಟೇಬಲ್ ಮುಂದಿನ ಪುಟಕ್ಕೆ ಹೋಗಿದೆ ಮತ್ತು ಇಲ್ಲಿ ಏನೂ ಇಲ್ಲ
ಹಾಗಾಗಿ ಇದು ಪುಟದ ಮಧ್ಯಭಾಗಕ್ಕೆ ಬಂದಿದೆ
ನಾನು ಇದರ ಇನ್ನೊಂದು ಕಾಪಿ ಇಡುತ್ತೇನೆ ಮತ್ತು ಇನ್ನೊಂದಿಷ್ಟು ಟೆಕ್ಸ್ಟ್
ಈಗ ಏನಾಗಿದೆಯೆಂದರೆ ಇದು ಟೈಟಲ್ ಪೇಜ್ ಇದು ಟೆಕ್ಸ್ಟ್ ಪೇಜ್ ಮತ್ತು ಈ ಟೇಬಲ್ ಪುಟದ ಮೇಲ್ಭಾಗಕ್ಕೆ ಬಂದಿದೆ
ಸಮೀಕರಣ ಈಕ್ವೇಷನ್ ಗಳಲ್ಲಿ ಇರುವ ಹಾಗೆ ನಾವು ಟೇಬಲ್ ಗಳನ್ನು ತಯಾರಿಸಬಹುದು ಮತ್ತು ಅವುಗಳನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸಬಹುದು
ಉದಾಹರಣೆಗೆ ಈ ಕಮಾಂಡನ್ನು ಕ್ಯಾಪ್ಷನ್ ಕಮಾಂಡ್ ನ ಕೆಳಗೆ ಕೊಡಿ
ಇದನ್ನು ಕ್ಯಾಪ್ಷನ್ ಕಮಾಂಡ್ ನ ಕೆಳಗೆ ನೀಡಬೇಕು
ಏಕೆಂದರೆ ಕ್ಯಾಪ್ಷನ್ ಕಮಾಂಡ್ ನಿಂದ ಟೇಬಲ್ ನಂಬರ್ ಬರುತ್ತದೆ
ಉದಾಹರಣೆಗೆ ಈ ಕ್ಯಾಪ್ಷನ್ ಕಮಾಂಡ್ ನಿಂದ ಟೇಬಲ್ 1 ತಾನಾಗಿಯೇ ಸಿದ್ಧವಾಗಿದೆ
ಇದರ ಮುಂದೆ ಲೇಬಲ್ ಹಾಕಿದರೆ ಈ ಲೇಬಲ್ ಕ್ಯಾಪ್ಷನ್ ಕಮಾಂಡ್ ನಿಂದ ಉಂಟಾದ ಸಂಖ್ಯೆಯನ್ನು ಸೂಚಿಸುತ್ತದೆ
ಲೇಬಲ್ ಫ್ರೂಟ್ಸ್ ಇದರ ಹಿಂದೆ ಹೋಗಿ ಇಲ್ಲಿ ಇನ್ನೊಂದು ಲೈನ್ ಬರೆಯುತ್ತೇನೆ
ಥೆ ಕೋಸ್ಟ್ ಒಎಫ್ ಥೀಸ್ ಫ್ರೂಟ್ಸ್ ಇಸ್ ಶೌನ್ ಇನ್ ಟೇಬಲ್ ರೆಫರೆನ್ಸ್ ನೀವಿದಕ್ಕೆ ಲೇಬಲ್ ನೀಡಬೇಕು
ಇದೂ ಕೂಡ ಅದೇ ರೀತಿ ಆಗಬೇಕು
tab160 ಫ್ರೂಟ್ಸ್ ಸಂಕಲನ ಮಾಡೋಣ
ಫಲಿತಾಂಶ ಬಂದಿದೆ
ಮೊದಲಿಗೆ ಸಂಕಲನ ಮಾಡಿದಾಗ ಈ ವೇರಿಯಬಲ್ ಸೂಚಿಸಲಾಗಿಲ್ಲ
ಈಗ ರೀ ಕಂಪೈಲ್ ಪುನಃ ಸಂಕಲನ ಮಾಡೋಣ ಫಲಿತಾಂಶ ಸಿಕ್ಕಿದೆ
ಟೇಬಲ್ ಗಳ ಲಿಸ್ಟ್ ಅನ್ನು ಸ್ವತಃ ತಯಾರಿಸಬಹುದು
ನಾವೀಗ ವಿವರಿಸುತ್ತೇವೆ
ಮೇಕ್ ಟೈಟಲ್ ಆದ ಮೇಲೆ ಈ ಲಿಸ್ಟ್ ಒಎಫ್ ಟೇಬಲ್ಸ್ ಬೇಕೆನಿಸಿದರೆ ಒಂದು ಪದದಲ್ಲಿ ಕಮಾಂಡನ್ನು ಕೊಡಬೇಕಾಗುತ್ತದೆ
ಈಗ ಏನಾಯಿತೆಂದರೆ ಇದು ಒಂದು ಟೇಬಲ್ ಲಿಸ್ಟ್ ನಿರ್ಮಿಸಿದೆ
ವಿಶೇಷವಾಗಿ ಟೇಬಲ್ ನಂಬರ್ ಸರಿಯಾಗಿದೆಯೆಂದು ನೋಡಲು ಎರಡು ಬಾರಿ ಸಂಕಲನ ಮಾಡಬೇಕು
ಇದು ಇಲ್ಲಿ ಬರುತ್ತದೆ ಟೇಬಲ್ ಈ ಲಿಸ್ಟ್ ಗೆ ಅನುಸಾರವಾಗಿ ಎರಡನೆಯ ಪುಟದಲ್ಲಿದೆ ಆದರೆ ನಮಗೆ ಗೊತ್ತು ಇದು ಮೂರನೆಯ ಪುಟದಲ್ಲಿದೆ ಎಂದು
ಇದು ಮೂರನೆಯ ಪುಟದಲ್ಲಿದೆ
ಹಿಂದೆ ಹೋಗೋಣ ಮತ್ತು ಇನ್ನೊಮ್ಮೆ ಸಂಕಲನ ಮಾಡೋಣ
ನೀವು ನೋಡುತ್ತಿದ್ದೀರಿ ಇದು ಮೂರನೆಯ ಪುಟ
ಇದು ಹಿಂದಿನಂತೆಯೇ ವಿವರಿಸಲ್ಪಟ್ಟಿದೆ
ಸರಿ ಯಾವುದರಲ್ಲಿ ನಾವು ಟೇಬಲ್ಸ್ ಅನ್ನು ವಿವರಿಸಿದ್ದೇವೆಯೋ ಆ ಭಾಗದ ಕೊನೆಯಲ್ಲಿ ಇದು ಬರುತ್ತದೆ
ಈಗ ನಾವು ಇನ್ಕ್ಲೂಡ್ ಗ್ರಾಫಿಕ್ಸ್ ಕಮಾಂಡ್ ಬಳಸಿ ಆಕೃತಿಗಳನ್ನು ಹೇಗೆ ತಯಾರಿಸುವುದು ಎಂದು ವಿವರಿಸುತ್ತೇವೆ
ಇದಕ್ಕೆ ನಾವು ಗ್ರಾಫಿಕ್ಸ್ ಎಂಬ ಪ್ಯಾಕೇಜನ್ನು ಸೇರಿಸುವ ಅವಶ್ಯಕತೆಯಿದೆ
ಆಗಲಿ ಒಂದು ವೇಳೆ ನಾನು ಇದರ ಕೆಳಭಾಗಕ್ಕೆ ಹೋಗಿ ಹೀಗೆ ಹೇಳುತ್ತೇನೆ ಈ ಕಮಾಂಡ್ ಗಳು ಹೀಗಿವೆ
ಬೆಗಿನ್ ಫಿಗರ್ ಇನ್ಕ್ಲೂಡ್ ಗ್ರಾಫಿಕ್ಸ್ ವಿಡ್ತ್ ಈಕ್ವಲ್ಸ್
iitbಪಿಡಿಎಫ್ ಎಂಬ ಫೈಲ್ ನನ್ನ ಬಳಿ ಇದೆ
ಇದನ್ನು ನೋಡಿ
ನಾನು ಇದನ್ನು ಇಲ್ಲಿ ಸೇರಿಸುತ್ತೇನೆ
ಲೈನ್ ವಿಡ್ತ್ ಗೆ ಸಮಾನವಾಗಿ ಆಕೃತಿಯ ವಿಡ್ತ್ ಇರಬೇಕು
ನಾನು ಈ ಆಕೃತಿಯನ್ನು ಸಮಾಪ್ತಿಗೊಳಿಸುತ್ತೇನೆ
ಸಂಕಲನ ಮಾಡೋಣ
ನೀವು ನೋಡುತ್ತಿದ್ದೀರಿ
ಇದನ್ನು ಪುಟದ ಆರಂಭದಲ್ಲೂ ಹಾಕಲಾಗಿದೆ
ನಾನು ಈಗ ಮಾಡುತ್ತೇನೆಂದರೆ ಇದು ಪೂರ್ಣ ಲೈನ್ ವಿಡ್ತ್ ಉಪಯೋಗ ಮಾಡಬೇಕು ಅಂತಾದರೆ
ಒಂದು ವೇಳೆ ನಾನು 05 ಉಪಯೋಗಿಸಿದರೆ ಅದು ಲೈನ್ ವಿಡ್ತ್ ನ ಅರ್ಧ ಪುನಃ ಇದನ್ನು ಚಿಕ್ಕದಾಗಿ ಮಾಡಲಾಗಿದೆ
ಮತ್ತು ಅದು ಲೆಫ್ಟ್ ಅಲೈನ್ ಆಗಿರುವುದನ್ನು ಗಮನಿಸಿ
ಟೇಬಲ್ ನಲ್ಲಿ ಇರುವ ಹಾಗೆ ಸೆಂಟರಿಂಗ್ ಎಂದು ಹೇಳಬಹುದು
ಮಧ್ಯಭಾಗದಲ್ಲಿ ಸೆಂಟರ್ ಮಾಡುವುದು
ನಾನು ಒಂದು ಕ್ಯಾಪಶನ್ ಅನ್ನು ತಯಾರಿಸಬಹುದು ಆಕೃತಿಯನ್ನು ಸೇರಿಸಿದ ಮೇಲೆ ಫಿಗರ್ ಕ್ಯಾಪ್ಷನ್ ತಯಾರಾಗಿದೆ
ಗೋಲ್ಡನ್ ಜುಬಿಲಿ ಲೋಗೊ ಒಎಫ್ ಐಟ್ ಬಾಂಬೇ ಸರಿ ಹಿಂದಿನ ಹಾಗೆ ನಾನು ಒಂದು ಟೇಬಲ್ ಅನ್ನು ತಯಾರಿಸಬಹುದು ಮತ್ತು ಅದರ ಸಂದರ್ಭವನ್ನು ರೆಫ್ ಕಮಾಂಡ್ ಬಳಸಿ ಸೂಚಿಸಬಹುದು
ನಾನು ಟೇಬಲ್ಸ್ ನ ಸೂಚಿಯ ಜೊತೆಗೆ ಫಿಗರ್ಸ್ ನ ಸೂಚಿಯನ್ನೂ ನ್ನೂ ತಯಾರಿಸಬಹುದು
ಹಾಗಾಗಿ ಒಂದು ವೇಳೆ ನನಗೆ ಫಿಗರ್ ಗಳ ನ ಸೂಚಿಯೂ ಕೂಡ ಬೇಕೆನಿಸಿದರೆ
ಸಂಕಲನ ಮಾಡುತ್ತೇನೆ
ನಾನು ಇದನ್ನು ಎರಡು ಬಾರಿ ಸಂಕಲನ ಮಾಡುತ್ತೇನೆ
ಮತ್ತು ನೀವು ನೋಡುತ್ತಾ ಇದ್ದೀರಿ ಆಕೃತಿಗಳ ಲಿಸ್ಟ್ ಕೂಡ ತಾನಾಗಿಯೇ ಬರುತ್ತದೆ
ಎಲ್ಲಾ ಆಕೃತಿಗಳ ಕ್ಯಾಪ್ಷನ್ ಗಳು ಇಲ್ಲಿ ಕಾಣಸಿಗುತ್ತವೆ
ನಾನು ನಿಮಗೆ ತೋರಿಸಬೇಕೆಂದುಕೊಂಡಿರುವ ಕೊನೆಯ ಒಂದು ವಿಷಯ ಇದೆ
ಅದೇನೆಂದರೆ ಈ ಆಕೃತಿಯನ್ನು ಹೇಗೆ ರೋಟೇಟ್ ಮಾಡಬೇಕು ಅಂತ
ಇದನ್ನು ಆಂಗಲ್ ಆಪ್ಷನ್ ನಿಂದ ಮಾಡಿದೆ
ಒಂದು ವೇಳೆ angle ಅನ್ನು 90 ಡಿಗ್ರಿ ತನಕ ರೊಟೇಟ್ ಮಾಡಿದರೆ
ಈ ಆಕೃತಿಯವರೆಗೆ ಹೋಗಬಹುದು
ಸಂಕಲನ ಮಾಡೋಣ
ಇದು 90 ಡಿಗ್ರಿವರೆಗೆ ರೊಟೇಟ್ ಆಗಿದೆ
ಇದನ್ನು 90 ಡಿಗ್ರಿ ರೊಟೇಟ್ ಮಾಡಿ ಸರಿ ಆಕೃತಿಗಳನ್ನು ಸೇರಿಸುವುದಕ್ಕೆ ಇದೇ ಕ್ರಮ
iitbಪಿಡಿಎಫ್ ಸಿಗುತ್ತದೆಯೆಂದು ನಾನು ತಿಳಿಯುತ್ತೇನೆ
ಈಗ ನಾವು ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಲೇಟೆಕ್ ಅನ್ನು ಮೊದಲಬಾರಿಗೆ ಕಲಿಯುತ್ತಿರುವವರು ಯಾವುದೇ ಸೋರ್ಸ್ ಡಾಕ್ಯುಮೆಂಟ್ ನಲ್ಲಿ ಸಣ್ಣ ಪರಿವರ್ತನೆ ಮಾಡಿದರೂ ಕೂಡ ಅದನ್ನು ಸಂಕಲನ ಮಾಡಬೇಕು ಮತ್ತು ಎಂಟರ್ ಮಾಡಿರುವುದು ಸರಿಯಿದೆಯೇ ಎಂದು ಪರೀಕ್ಷಿಸಬೇಕು
ಈ ಟ್ಯುಟೋರಿಯಲ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು
ಈ ಟ್ಯುಟೋರಿಯಲ್ ನ ಅನುವಾದಕಿ ನಾಗರತ್ನಾ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆ ಇಂದ ವಾಸುದೇವ
ಶುಭವಾಗಲಿ